ಇದೊಂದು ರೆಸ್ಟೋರೆಂಟ್ ಇಲ್ಲಿ ಎಲ್ಲಾರು ಊಟ ಮಾಡಕೋಸ್ಕರ ಹೋತೃ ಮತ್ತೆ ಸಂಜೆ ಟೈಮ್ ಅಲ್ಲಿ ಇತರ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋತೃ.

ಅಹ್ ಮತ್ತೆ ಜನ್ರು ಸಂಜೆ ಹೊತ್ತಿಗೆ ಟೈಮ್ ಪಾಸ್ ಮಾಡಕ್ ಇಲ್ಲಿ ಬತ್ರು.

ಇಲ್ಲಿ ಫೋಟೋ ಶೂಟ್ ಮಾಡೋಕೆ ಎಲ್ಲಾ ಚಂದ ಆತ್ ಅಹ್ ಸಾಯಂಕಾಲ ಹೊತ್ತಿಗೆ ಹೋಗಿ ಕೂತ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕುತ್.

ಓಡಾಡತ್ರಿತ್ರು ಮಕ್ಕಳೆಲ್ಲಾ ಫ್ರೀ ಟೈಮ್ ಅಲ್ಲಿ ತಿರಗಾಡೋದು ಮತ್ತೆ ಅಲ್ಲಿ ಕೂತಕೊಂಡು ಮಾತಾಡೋದು ಬೆಂಚ್ ಮೇಲೆಲ್ಲಾ ಮಾಡತ್ರು.

ಇದ ನಂದಿನಿ ಡೈರಿ ಇಲ್ಲ ಎಲ್ಲ ತರದ್ ಹಾಲಿಂದ್ ಮಾಡಿದ್ ಪ್ರಾಡಕ್ಟ್ ಗಳನ್ನೆಲ್ಲಾ ಇಲ್ಲಿ ರೆಡಿ ಮಾಡತ್ರು ಅಹ್ ನಂದಿನಿ ಪ್ರಾಡಕ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ ಆಯ್ತ್.

ಓಮ್ನಿ ಎಂಬ್ದೂ ಈ ಸೈಡ್ ಒಂದಸಲಾ ಬಿ.ಎಮ್.ಡಬ್ಳ್ಯು ತರನೆ ಹಳ್ಳಿ ಜನಗಳಿಗೆಲ್ಲಾ ಆಅ ಹೆಚ್ಚಾಗಿ ಭಟ್ಟ್ರ ಮನೆಗಳಲ್ಲಿ ಜಾಸ್ತಿ ಇದೆ ಕಾರ್ ಗಳು ಬಳಸೋದು ಈಗಳು.

ಇದು ಎಷ್ಟ ಜನನ ಬೇಕಾರೂ ಹೊರುವ ಶಕ್ತಿ ಇರುತ್ತೆ ಇದ್ರಾಗೆ.

ಇದೊಂದು ಸ್ಟೇಷನರಿ ಅಂಗಡಿ ಅಹ್ ಇಲ್ಲ ಪೆನ್ ಪುಸ್ತಕ ಮತ್ತೆ ಪೆನ್ಸಿಲ್ ಎಲ್ಲಾ ಸಿಕ್ಕುತ.

ಅಹ್ ಅದ್ ಕಾರ್ತಿಕ ಮಾಸ್ ದಲ್ಲಿ ಬಪ್ಪುದೊಂದು ವಿಶೇಷ ಪೂಜೆ ಸಂಜೆ ಹೊತ್ತಿಗೆ ಪೂಜೆ ಮಾಡಿ ದೇವ್ರ ಎದ್ರಿಗೆಲ್ಲಾ ಹಣತೆಯಲ್ಲಿ ದೀಪ ಹಚೋದು.

ಇಲ್ಲಿ ಹೆಚ್ಚಾಯೀ ರೈತ್ರು ಅಕೌಂಟ್ ಮಾಡ್ತರ ರೈತ್ರಿಗೆಲ್ಲಾ ತುಂಬಾ ಹೆಲ್ಪ್ ಫುಲ್ ಆಗಿರುತ್ ಗೌರ್ಮೆಂಟಿಂದ ಯಾವ್ದೇ ರೀತಿ ಸ್ಕೀಮ್ ಮಾಡೊದಾರು ಹೆಚ್ಚೆ ಇದೇ ಬ್ಯಾಂಕ್ ಅಕೌಂಟ್ ಅಲ್ಲೆ ಮಾಡ್ತ್ರು.

ಆಆ ರಾಡಅ ಇದೆಲ್ಲಾ ತಂದಿ ಯಾವತರದ್ ಲಾಯಕ್ ಅಂತ ಇಂಜಿನಿಯರ್ ಅವ್ರಿಗೆಲ್ಲಾ ಸಜೆಶನ್ ಕೊಡತ್ತಾ ಇದಂಗ್ ತೋರ್ --

ಇದೊಂದ್ ಗ್ರೀನ್ ವ್ಯೂ ತರದ್ ಕಾಣ್ತಾ ಇತ್ತು ಅಂದ್ರೆ ಒಳ್ಳೆತರ ಒಳ್ಳೆ ಪ್ಲೇಸ್ ತರ ಇತ್ತು ಒಳ್ಳೆ ಹಸೀರ್ ತೋಟ ಗೆದ್ದಿ.

ಇದೊಂದು ರೋಡಿನ ಚಿತ್ರ ಅಲ್ಲ ಆಟೋ ಕಾಣತ್ತಾ ಇತ್ತು ಮತ್ತೆ ಸಿಗ್ನಲ್ ಕಾಣತ್ತಾ ಇತ್ತು ಮತ್ತೆ ಎರಡ ಕಡೆ ಬೀದಿ ಲೈಟ್ ಕಾಣತ್ತಾ ಇತ್ತು.

ಉಹ್ ಎಲ್ಲಾ ತರದಗೂ ಚಂದ ಕಾಣತ್ತಾ ಇತ್ತು ಡೆಕೋರೇಷನ್ ಒಳ್ಳೆ ಲೈಕ್ ಮಾಡಿರು.

ಇದು ಡ್ಯಾಮ್ ತರ ಕಾಣ್ತ್ತಾಇತ್ತು ಡ್ಯಾಮ್ --

ಅಲ್ಲಿಗೇ ಒನ್ ಮೂರ್ ನಾಲಕ್ ಜನ ನಡಕೊಂಡ ಹೋಯ್ಕಾಮುಕ್ ಹೋಯ್ತಾ ಇದ್ರು ಅಲೋ ಡ್ಯಾಮ್ ಮತ್ತೇ ಡ್ಯಾಮಿಗೆ ಬೇಕ್ಕಾದ್ದು ಇದೆಲ್ಲಾ ಕಾನ್ತಾಯಿತ್ತು.

ಇದೊಂದು ಪಾರ್ಕ್ ಅಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೋ ಫೋಟೋ ತಗೆದಿದ್ ಫೋಟೋ ತಕೊಂಡಿತರ ಇತ್ತಪ್ಪ ಪಾರ್ಕು ಉಹ್ ಇಲ್ಲಾ ಬೇರೆ ಅಂತ ಪ್ಲೇಸ್ ಗೊತ್ತಿಲ್ಲಾ.

ಮತ್ತೆ ಎಲ್ಲಾ ಸುಮಾರ್ ದೇವ್ರ್ ಆಕಡೆ ಈಕಡೆ ಎಲ್ಲಾ ಮೂರ್ತಿ ಮಾಡಿ ಇಟ್ಟತರ ಕಾಣತ್ತಾ ಇತ್ತು ಅದ್ನೇಲ್ಲಾ ಜನ ಕಾಣತ್ತಾ ಇದ್ರು ಅಂತ --

ಇದೊಂದು ದೇವಸ್ಥಾನ. ಇಲ್ಲಿ ತುಂಬಾ ಜನ ಸೇರಿರೋ. ಯಾವ್ದೋ ದೊಡ್ಡ ದೇವಸ್ಥಾನ ತರ ಕಾಣತ್ತಾ ಇತ್ತು.

ಆಆ ಸುಮಾರ್ ಜನಾಂ ಕ್ಯೂ ಅಲ್ ನಿತ್ಕೊಂಡಿರ್ ದೇವ್ರ್ ದರ್ಶನಕೊಸ್ಕರ ಮತ್ತೆ ಎಲ್ಲಾ ದರ್ಶನ ಮುಗ್ಸಿ ಹೊರಗ್ ಬಂದಿ ನಿತ್ಕೊಂಡಿರೋ ಒಂದಿಷ್ಟ್ ಜನ.

ಈದ್ ಯಾವದೋ ನದಿದ ಬ್ರಿಡ್ಜ್ ಮೇಲೆ ನಿಂತಕೊಂಡ್ ಫೋಟೋ ತೆಗೆದಂಗೆ ಕಾಣತ್ತಾ ಇತ್ತು.

ಮತ್ತೇ ಸ್ಟ್ರೀಟ್ ಲೈಟಿಂದೂೂೂ ಬೆಳಕು ಫ್ ಫಾರ್ಕೆ ಹೊಳಿತೈತು ಹಾಂ ರಾತ್ರಿ ಆರಮೇಲೆ ಒಯ್ ಫೋಟೋ ತೆಗೆತರೆ ಇತರಕೊಸ್ಕರಾ ಬೆಳಕೆಲ್ಲಾ ಆತರ ಕಾಣ್ತಯಿತ್ತು ಅನ್ಸುತ್.

ಸ್ಪ್ಲೆಂಡಡ್ರು ಹೀರೋ ಹೊಂಡಾ ದಲಂದ್ರೆ ಸ್ಪ್ಲೆಂಡ್ರ ಬೈಕ್ ಕಿಂತ ಬೆಸ್ಟ್ ಬೈಕ್ ಯಾವದು ಇಲ್ಲಾ ಅಂತ ಹೇಳ್ಲಕ್ ಒಂದ ಮಟ್ಟಿಗೆ ಹೇಳಕೊಂಡ್ರೆ.

ಅಹ್ ಸುಮಾರ್ ಜನ ಇದ್ರು ಮೇಸ್ತ್ರಿ ಗಳ ಕೆಲ್ಸ್ ದವ್ರ್ ಎಲ್ಲಾ ಇದ್ರು --